ಸುಮಾರು ಅರ್ಧ ಗಂಟೆ ಹೋಗೊ ಅಂತಾ ಜರ್ನಿ ನಾವೂ ಒಂದೂವರೆ ತಾಸು ನಾವೂ ಟೈಂ ತಕೋಬೇಕಾಗುತ್ತೆಆವಾಗ ಸುಮ್ಮನೆ ಟೈಂ ವೇಸ್ಟ್ ಅದಕ್ಕೆ ಹಂಪ್ ಹಾಕೊಂಡಿದ್ದಾರೆ ಏನು ಅಂತಾ ಯಾರು ಕೇಳ್ಳೋರಿಲ್ಲಾ.

ಕೇಳುವಷ್ಟು ನಮ್ಮಗೆ ಇಲ್ಲಾ ನೋಡದ್ರಲ್ಲಿ ನಮ್ಮ ಸಮಯನು ಕಳೆದು ಹೋಯಿತ್ತು.ಕಡೆಗೆ ಈಈ ಮಕ್ಕಳದು ಬರ್ತ್ಡೇ ಇದು ಇದ್ದಾಗ ತುಂಬಾ ಚೆನ್ನಾಗಿ ಮಾಡತ್ತಾರೆ.

ಈಗ ಈ ಮೋಡಾ ಏನಾಗುತ್ತೆ ಒಂದು ಕಡೆಯಿಂದಾ ಹರಿದು ಹೋಗುತಾಯಿರುತ್ತೆ.ಅಲ್ಲಿ ನಮ್ಮ ಮಲ್ನಾಡ್ ಬಂದಾಗಲೇ ವಂತರದ ಆಹ್ ಗಾಳಿ ಆಗುತ್ತೆಒಂದು ಕಡೆ ಮೋಡಾ ತೇಲ್ತಾಯಿರುತ್ತೆಅದೇ ನಮಗೆ--